ಭಾರತದ ಚೆಕ್ ದರದಲ್ಲಿ ಸೆಕ್ಯುರಿಟಿ ಇಲ್ಲದ ದೊಡ್ಡ ಸ್ಕೂಲ್ ಇದೆ ಸ್ಕೂಲ್ ಅಲ್ಲಿ ಟೀಚರ್ಸು ಬೈಕಗಳನ್ನ ಹಾಕಿದ್ದಾರೆ.

ಈ ಒಂದು ಪ್ರಸ್ತುತ ಚಿತ್ರದಲ್ಲಿ ಕೆನರಾ ಬ್ಯಾಂಕ್ ನ ಒಂದು ಚಿತ್ರವಿದೆ. ಶಿವಮೊಗ್ಗದ ಒಂದು ಕೆನರಾ ಬ್ಯಾಂಕ್ ಶಿವಮೊಗ್ಗದಲ್ಲಿ ಎಸ್_ಎಮ್ _ಈ --

ಶಾಖೆಯ ಒಂದು ಕೆನರಾ ಬ್ಯಾಂಕ್ ನ ಒಂದು ಅಹ್ ಶಾಖೆಯಾಗಿದ್ದು. ಇದರ ವ್ಯವಹಾರದ ಸಮಯ ಹತ್ತರಿಂದ ಎರಡು ಹಾಗೂ --